ಮತ್ತೆ ಈ ಪ್ರವೇಶ ದ್ವಾರದ ಹತ್ತಿರ ಕೆಲ ಮರಗಳಿವೆ .

ಆ ಮೈದಾನದ ಮೇಲೆ ಹಸಿರು ಹುಲ್ಲು ಇದೆ.

ಆ ಮಾಲಿದು ಬಣ್ಣ ಬಿಳಿಯಾಗಿದೆ ಮತ್ತೆ ಮಾಲ್‌ ಹತ್ತಿರ ಒಂದು ಮರವಿದೆ .

ಮತ್ತೆ ಈ ಕಟ್ಟಡದ ಮುಂದೆ ಕೆಲವು ಜನರು ನಿಂತಿದ್ದಾರೆ ಮತ್ತೆ ಈ ಕಟ್ಟಡದ ಮುಂದೆ ಒಂದು ಕಪ್ಪು ಬಣ್ಣದ ಕಾರಿವೆ .

ಆ ಈ ಕಟ್ಟಡವು‌ ಕಾರ್ ಕಾರು ಶೋ ರೂಂ ಆಗಿವೆ .

ಮತ್ತೆ ಸು ಸುತ್ತಲು ಹಲವಾರು ಮರಗಳಿವೆ .

ಮತ್ತೆ ಈ ಚಿತ್ರದಲ್ಲಿ ಮೂರು ಸಣ್ಣ ಹುಡುಗಿಯರಿದ್ದಾರೆ.

ಮತ್ತೆ ಒಂದು ಹಳದಿ ಬಣ್ಣದ ಟೇಬಲ್‌ ಇದೆ.

ಮತ್ತೆ ಈ ಕಟ್ಟಡದ ಮೇಲಂತ ಮೇಲಂತಸ್ಥಿನಲ್ಲಿ ಒಂದು ಸೂಪರ್‌ ಮಾರ್ಕೆಟ್‌ ಇದೆ .

ಈ ಚಿತ್ರದಲ್ಲಿ ಮೂರು ಮಹಡಿಯ ಕಟ್ಟಡವಿದೆ .